ಈ ಚಿತ್ರದಲ್ಲಿ ನಾವು ಮಾವಿನ ಹಣ್ಣುಗಳು ಮತ್ತೆ ಕಿತ್ಲೇ ಹಣ್ಣುಗಳು ಮತ್ತೆ ದಾಳಿಂಬೆ ಹಣ್ಣು ಗಳನ್ನು ನೋಡಬಹುದು ಮತ್ತೆ ಇದನ್ನು ಅಂತ ಅಂತ ವಾಗಿ ಜೋಡಿಸಿದರೆ.

ಈ ಚಿತ್ರದಲ್ಲಿ ನಾವು ಮೈಸೂರಿನ ಸಿಟಿ ಬಸ್ಟ್ಯಾಂಡನ್ನು ಕಾಣಬಹುದು. ಇಲ್ಲಿ ಹಲವು ಬಸ್ಸು ಗಳು ನಿಂತಿರುವುದು ನಮಗೆ ಕಾಣುತ್ತದೆ.

ತಲೆಯಲ್ಲಿ ಹಲವು ಟೋಪಿಗಳನ್ನು ಹಾಕಿದ್ದಾರೆ ಮತ್ತೆ ಗೋಡೆಗೆ ಬಿಳಿ ಮತ್ತೆ ಹಸಿರು ಬಣ್ಣವನ್ನು ಬಳೆದಿದ್ದಾರೆ.

ಹಲವು ವ್ಯಕ್ತಿಗಳು ನಮಾಜ್ ಮಾಡಲು ಒಳಗೆ ಹೋಗತ್ತಿರುವುದನ್ನು ಇಲ್ಲಿ ಕಾಣಬಹುದು ಮತ್ತೆ ಹಲವು ಕಿಟಕಿಗಳನ್ನು ಮತ್ತೆ ಬಾಗಿಲುಗಳನ್ನು ಮತ್ತೆ ವಿದ್ಯುತ್ ದೀಪ ಅನ್ನು ನೋಡಬಹುದು.

ಇಲ್ಲಿ ಅ ತರಬೇತಿಯನ್ನು ಹುಡುಗರಿಗೆ ಕಾಲೇಜಿನ ಹುಡುಗರಿಗೆ ನೀಡಲಾಗುತ್ತದೆ ಮತ್ತು ಅವರು ಈ ಕಟ್ಟಡಕ್ಕೆ ಬಂದು ತರಬೇತಿಯನ್ನು ಪಡೆಯುವದಾಗಿದೆ.

ಈ ಚಿತ್ರದಲ್ಲಿ ನಾವು ಒಂದು ಮಸೀದಿ ಅನ್ನು ನೋಡಬಹುದು ಮಸೀದಿಯ ಮುಂಭಾಗದಲ್ಲಿ ಹಲವು ವಿದ್ಯುತ್ ದೀಪಗಳಿಂದ ಅಲಂಕಾರವನ್ನು ಮಾಡಿದ್ದಾರೆ.

ಎಡ ಭಾಗದಲ್ಲಿ ಕಿಟಕಿ ಕಾಣಬಹುದು ಮತ್ತೆ ಪಕ್ಕಾ ದಲ್ಲಿ ಚಿಕ್ಕ ಚಿತ್ರವನ್ನು ನೋಡಬಹುದು.

ಮತ್ತೆ ಒಂದು ಚಿಕ್ಕ ಗಿಡವನ್ನು ನಾವು ಕೂಡ ನಾವು ನೋಡಬಹುದು ನೋಡಲು ಸುಂದರವಾಗಿದೆ --

ಈ ಚಿತ್ರದಲ್ಲಿ ನಾವು ಒಂದು ಫ್ಯಾನ್ ಅನ್ನು ನೋಡಬಹುದು ಹಾಗೂ ಅನೇಕ ಫ್ಯಾನ್ ರೀತಿಯ ಫ್ಯಾನ್ ರೀತಿಯ ಒಂದು ವಸ್ತುವನ್ನು ನೋಡಬಹುದು.